ಮನೆ ಮುಂದು ಒಂದು ಗಾರ್ಡನ್ ಐದೆ ಗಾರ್ಡನ್ ಅಗೆ ಬೆಂಚ್ ಐತೆ.

ಕಥಿಲ್ದಾಗ ಚರ್ಚ್ ದು ಫೋಟೋ ಹೊಡುದಾರ ಎಷ್ಟು ಚಂದ್.

ಪ್ರೀತಿಯ ಪ್ರೀತಿಗೆ ಇನ್ನೊಂದು ಹೆಸರು ರಾಧಾ ಕೃಷ್ಣ ಅಂತಾರೆ.

ಬಾಳ ಚಂದ್ ಅದೆ ಸೂರ್ಯ ಚಂದ್ರ ಅದಾನ --

ನಮಗೆ ಕಾಣುಸುದು ವೇಣು ಗ್ರಾಂ ಹಾಸ್ಪಿಟಲ್ .

ರಾತ್ರಿ ಆಗೈತೆ ಬೆಳ್ಕ ಬೆಳಕು ಲೈಟ್ ಒಳಗೆ ಎಕ್ಸರ್ಸೈಜ್ ಮಾಡಕತಾರ.

ಕಾರದ್ದು ವೀಲ್ಸ್ ಹೊರಗಿದ ಬೊನ್ನೆಟ್ ತೇಗಿದೈ --

ಜಾರು ಬಂಡಿ ಯಾರಿಗೆ ಸೆರಂಗಿಲ್ಲ ಹೆಲ್ಡ್ರಿ ಎಲ್ಲರಿಗೂ ಸೆರ್ --

ಕಾದಿದ್ದು ಹಣ್ಣು ಸೀ ಇರ್ತಾವಂತ ಹಂಗೆ ನೋಡ್ರಿ ಇದು.

ಗ್ರೀನ್ ಕಲರ್ ಗ್ರೌಂಡ್ ಕಾಣಾತೈತಿ.

ಎಲ್ಲ ಹಳ್ಳಿ ಹಳ್ಳಿಯೊಳಗೆ ಇವರದು ಸರ್ವಿಸಸ್ --